ಇಲ್ಲಿ ಅನೇಕ ಕಾಟನ್ ಗಳು ಕಾಣುತ್ತಿವೆ.

ಮತ್ತು ಉಪ್ಪಿನಕಾಯಿ ಡಬ್ಬಗಳು ಕೂಡ ಕಾಣುತ್ತಿವೆ.

ಲೈಟಿ ನ ಕಂಬಗಳು ಕೂಡ ಇವೆ.

ಹಾಗೆ ಪುಟ್ಟ ಪುಟ್ಟದಾದ ಚಿಕ್ಕ ಚಿಕ್ಕದಾದ ಚಿಕ್ಕ ಚಿಕ್ಕದಾದ ಸ್ವಲ್ಪ ದೊಡ್ಡದಾದಾ ಕಟ್ಟಿಗೆಗಳು ಟೇಬಲ್ ಗಳು ಮಾಡಿ ಇಟ್ಟಿದ್ದಾರೆ--

ಆ ಕಡೆ ಈ ಕಡೆ ಹಚ್ಚ ಹಸಿರಾಗಿರುವ ಗಿಡಗಳು ಕೂಡ ಕಾಣುತ್ತಿವೆ.

ಇಲ್ಲಿ ಒಂದು ಅ ಉಪ್ಪಿನಕಾಯಿ ಡಬ್ಬಗಳು ಕಾಣುತ್ತಿವೆ.

ಅವಳ ಕೈಯಲ್ಲಿ ನಮ್ಮ ಇಂಡಿಯಾ ದ ಜೆಂಡಾ ಇದೆ.

ಇದು ಒಂದು ಎಚ್_ಡಿ_ಏಫ್_ಸಿ ಬ್ಯಾಂಕ್ ಅಂತ ಬೋರ್ಡ್ ಅನ್ನು ಹಾಕಿದ್ದಾರೆ.

ಇದು ಒಂದು ಮದುವೆಯ ಮಂಟಪವಿದೆ ಆ ಮದುವೆಯ ಮಂಟಪದಲ್ಲಿ ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತಿವೆ.

ಇಲ್ಲಿ ಅನೇಕ ರ್ಯಾಕ್ ಗಳು ಇವೆ.

ಈ ಜಿಮ್ ಏರಿಯಾ ದಲ್ಲಿ ಲೈಟ್ ಗಳು ಕಾಣುತ್ತಿವೆ.